ಏಕೆಂತನ್ ನಮ್ಮ ಹಳೆಯ ದಾಖಲಾತಿಗಳನ್ನು ಒಂದು ಊರಿನಿಂದ ಇನ್ನೊಂದಿಗು ಊರಿಗೆ ರಫ್ತು ಮಾಡುವುದಕ್ಕ --

ಸಿ.ಎಮ್.ಜಿ ಅಂದ್ರ ನೋಡ್ರಿ ಸರ್ ಇದ್ರೊಳಗ್ ಪೆಟ್ರೋಲ್ ಬಂಕ್ ನಗ್ ಈಗ ಸಿ.ಎಮ್.ಜಿ ಅನ್ನೋ ಬಂದೈತಿ. ಸಿ.ಎಮ್.ಜಿ ಅಂತ್ ಅಂದ್ರೆ ಏನ್ ಅಂತ ಅಂದ್ರೆ ಈಗ ನಾವು ಮಾಮೂಲಿಯಾಗಿ--

ತಿ ಆಟೋ ನಾಗಿರ್ಬೋದು ಈಗ ಪ್ರತಿ ಒಂದು ವಾಹನಕ್ಕು ಸಿ.ಏನ್.ಜಿ. ಅನ್ನೋ ಟ್ಯಾಂಕ್ ಕೂಡ ಹತ್ತರ ಯಾಕ್ ಕೊಡಕತ್ತರ್ ಅಪ್ಪಾ ಅಂತ್ ಅಂದ್ರ ಇದ್ರೊಳಗ್ ಪ --

ಇದ್ರೊಳಗ್ ನಾವು ಒಂದು ಮದುವೆ ಮಂಟಪವನ್ನ ನೋಡತ್ತಿವಿ ಈ ಮದುವಿ ಮಂಟಪ ಅಂತ ಅಂದ್ರೆ ಒಂದು ಗಂಡು ಒಂದು ಹೆಣ್ಣ್ ಅನ್ನಾ--

ಒಂದು ಬ್ಯಾಟ್ರಿ ಕಂಪನಿ . ಒಳಗ್ ಹೆಚ್ಚಾನ್ ಹೆಚ್ಚು ಯೂಸ್ ಆಗೂದಂತ್ ಅಂತ ಅಂದ್ರೆ ಎಕ್ಸಿಡ್ ಕಂಪನಿ ಯಾಕಂದ್ರ ಎಲ್ಲಾರ್ ಅದನ್ನೇ ಉಪಯೋಗಸ್ತರ್ ಹೆಚ್ಚಿನ್ ಬಾಳಕಿ ಒಳಗ್ ಬರೋದಂತ ಅಂದ್ರೆ ಎಕ್ಸಿಡ್ ಬ್ಯಾಟ್ರಿ ಆಗಿರ್ಬಹುದು.

ಈದ್ ಒಳಗ್ ಕೃಷಿ ಈ ದ್ರೊಳಗ್ ಅಂತ್ ಅಂದ್ರೆ ನಾವು ಫಲಕಾರಿ ಆದಂತ ಒಂದು ಕೃಷಿ ಅನ್ನು ನೋಡಬಹುದು ಇದ್ರೊಳಗ್ ಕೃಷಿ ಅಂತ್ ಅಂದ್ರ ಪಾಪ ರೈತನು ತಮ್ಮ--

ಪಲಗಳಿಗೆ ಅತುತಮ್ ಬೆಳೆದಂತ ಬೆಳೆಗಳಿಗೆ ನಾಶವಾಗಬಾರದಂತ ಕೀಟನಾಶಕವನ್ನು --

ಇದು ಹೂ ಅಂತ ಅಂದ್ರೆ ಈಗ ಹೂ ಅಂತ ಅಂದ್ರೆ ಹೂವಿನ್ ಬಗ್ಗೆ ಹೇಳಬೇಕಂತಂನ್ ಅಂದ್ರೆ ಇದು ಸುಗಮಿತವಾದಂತ ಎಲ್ಲಾ ಕಾರ್ಯಗಳಿಗೆ.

ನಮಗೆ ಬೇಕಾದಂತ ಪಠ್ಯ ಪುಸ್ತಕಗಳು ಇದ್ರಲ್ಲಿ ದೊರೆತ್ತವೆ ಆಮೇಲೆ ಸುಲಭವಾದ ರೀತಿಯಲ್ಲಿ --

ಮಾಡ್ತಕಂತ ಪ್ರಚಾರ ಅಂತ ಅಂದ್ರೆ ಇದು ನಾವು ಕಲಿಲಿಕ್ಕೆ ಆಗ್ಲಿ ಒಂದು ಕೋರ್ಸ್ ಮಾಡ್ಲಿಕ್ಕೆ ಹೋಗತ್ತೀವಿ ಆ ಕೋರ್ಸ್ ಒಳಗಡೆ ನಾವು --